ಸ್ವಲ್ಪ ತಂತ್ರಜ್ಞಾನ use ಮಾಡಿದ್ರೆ so unemployment start ಆಗ್ತದಲ್ವ? ಕೆಲವರಿಗೆ ಉದ್ಯೋಗ ಸಿಗೋದಿಲ್ಲ so ನೀವೆಂತ ಹೇಳ್ತೀರಿ ಇದುಕ್ಕೆ? ಅಲ್ಲ. ಹಾಗೆ ಅವ್ರೂ, ಅವ್ರಿಗೆ ಅಷ್ಟು ಅಂದ್ರೆ ಬೇರೆ ದಾರಿಗಳಂತ ನೋಡ್ಬೇಕು, ಖಾಲಿ ಒಂದೇ ದಾರಿಯನ್ನು ನಂಬಿಕೊಂಡು ಕೂತ್ರೆ ಯಾವ್ದೂಸ ಆಗುದಿಲ್ಲ ಯಾಕಂತೇಳಿದ್ರೆ ಕೃಷಿಯಲ್ಲಿ ಸ ಖಾಲಿ ಒಂದೇ ಬೇಸಾಯ ಮಾತ್ರ ಮಾಡ್ತೇನೆ ಹೇಳಿದ್ರೆ ನಾಳೆ ಈ, ಆಹ್ ಇದ್ರಿಂದಾಗಿ ಏನಾದ್ರೂ ಆಹ್ ಏನು climate change ಯಿಂದಾಗಿ ಏನಾದ್ರೂ ಆದ್ರೆ ಅವರಿಗೆ loss ಆದಕಾರಣ, ಬೇರೆ ಬೇರೆ ಇದು ನೋಡ್ಕೋಳ್ಬೇಕು ಅವರು. Climate loss ಆದ್ರೆ ಇದು climate ಇಂದ ಏನಾದ್ರೂ ಬೆಳೆ ಹಾನಿ ನಾಶ ಆದ್ರೆ ಅದು government ಕೊಡ್ತದೆ ಸ್ವಲ್ಪ. ಯಾವಾಗ್ಲೂ ಎಲ್ಲವೂ ಸಿಗ್ತದೇಂತ ಹೇಳ್ಳಿಕ್ಕಾಗುದಿಲ್ಲ ಆದಕಾರಣ, ಆದ್ರೆ ಸ್ವಲ್ಪ ಸ್ವಲ್ಪ ಸಿಗ್ತದಲ್ವ? ಒಂದು ಸರ್ಕಾರದಿಂದ ಇಷ್ಟು ಬೆಳೆ ಹಾನಿ ಆದವರಿಗಿಷ್ಟು ಎಷ್ಟು ಇಪ್ಪತ್ತು ಸಾವಿರ ರೂಪಾಯಿ, ಮೂವತ್ತು ಸಾವಿರ ರೂಪಾಯಿ ಸಿಗ್ತದಲ್ವ? ಒಂದು family ಗೆ. ಹ್ಮ್ಮ್ ಹ್ಮೂ ಹ್ಮ್ಮ್ ಹಾಗೆ ಅದು ಹೌದು, ಹ್ಮೂ ಸರಿ ಹಾಗಾದ್ರೆ.

ನಾವು ಜಾತ್ರೆ busy ಹಾಗೆ ಅಪ್ರೂಪದಲ್ಲಿ call ಮಾಡಿದ್.

ಹೌದು ಊರಲ್ಲಿ ಜಾತ್ರೆ ಹದಿನೆಂಟು ದಿವ್ಸ ಜಾತ್ರೆ ಇದೆ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆ.

ಇವತಿಂದ start ಇವತ್ತು ಕೊಡಿ ಏರಿದ ದಿವ್ಸ.

ನಾವ್ ಬರ್ತೇವೆ ಬರ್ತೇವೆ ಅಲ ನಾವ್ ಅಲ್ಲೇ ಇರುದು ಪುತ್ತೂರ್ ಅಲ್ಲೇ ಇರುದು.

ಆಗುವ ಆಗುವ ನಮ್ದು ಕೂಡ ಉಂಟು ಉಪ್ಪಿನಂಗಡಿ ಅಲ್ಲಿ ನಾಲ್ದು start . ಹ ಹ,

ಮತ್ತೆ ಜಾತ್ರೆ ಅಲ್ಲಿ ಗಮ್ಮತ್ತಾ? ಜಾತ್ರೆ ಎಲ್ಲದು ಈಗ ನಮ್ದು ಕೆಲಸ ಉಂಟಲ್ಲಿ ಸ್ವಲ್ಪ ನಮಿಗೆ elect~ lightings ಹಾಕ್ಲಿಕ್ಕೆ.

ಮತ್ತೆ ಈ ಸರ್ತಿ ಬ್ರಹ್ಮಕಲಾಶೋತ್ಸವ ಅಂತ ಹೆಳ್ತಿದ್ರು ಮತ್ತೆ ಗೊತ್ತಿಲ್ಲ.

ನಮ್ಮಲ್ಲಿ ಜಾತ್ರೆ ಮಾಮೂಲಿ normal ಇದು ಪುತ್ತೂರು ಮಹಲಿಂಗೇಶ್ವರ ಜಾತ್ರೆ.

Last ಮೂರೂ ದಿವ್ಸ ಹದಿನಾರು ಹದಿನೇಳು ಹದಿನೆಂಟು ಹದಿನಾರಕ್ಕೆ ರಥ ಇದು.

ಹೌದು, ನಮ್ಗೆ ಸಂತೆ ನೋಡ್ಲಿಕ್ಕೆ ಇನ್ನು ಖುಷಿ ಪುತ್ತೂರ್ ಜಾತ್ರೆ.

ಹೌದು last ದಿವ್ಸ ದೇವರು ಸ್ಥಾನಕ್ಕೆ ಹೋಗುದು.

So ತುಂಬ full .

ನೀವು ಪುತ್ತೂರು ಜಾತ್ರೆಗೆ ಬಂದಿದ್ದೀರ ಇದ್ರ ಮೊದ್ಲು.

ನಾವು friends ಎಲ್ಲ ನಮ್ದು degree friends ಸಿಕ್ತಾರೆ ಅವರೊಟ್ಟಿಗೆ ಹೋಗುದು.

ನಮ್ಮೂರಲ್ಲಿ ವ~ ವರ್ಷಕೊಮ್ಮೆ ಜಾತ್ರೆ.

ಈಗ ಮೂರೂ ವರ್ಷ ಇರ್ತದೆ ತೀರ್ಥಸ್ಥಾನ ಮಾಡ್ಲಿಕ್ಕೆ ಅಷ್ಟೆ.

ಹ್ಮ್, ಮೂರೆ ದಿವ್ಸ ಜಾತ್ರೆ ಅಲ.

ಏನು ಇರ್ತದೆ betting game.

ಹಾ ಅದೆ ಅದೊಂದು ಉಂಟಲ್ಲ betting games . ಹಾ ಅದ್ಕೊಂದು highest ಜನ ಸೇರ್ತಾರೆ.

ಮತ್ತೆ ದೇವಸ್ಥಾನ ಹೀಗೆ?

ನಮ್ಮಲ್ಲಿಸಾ ಹಾಗೆ ಹತ್ತು ದಿನ continuous ಹತ್ತಲ್ಲ ಹದಿನೆಂಟು ದಿವಸ continuous ಆಗಿ ಚೆಂಡೆ ಸುತ್ತು,

ಮತ್ತೆ ಈ ಓಲಗ ಸುತ್ತು ಭಜನೆ ಸುತ್ತು ಎಲ್ಲ ಇರ್ತದೆ ಬೆಳ್ಳಿಗೆ ಸಂಜೆ.

ನಾನೊಂದು morning ಒಂದು ಬರ್ತೇನೆ night ನಮ್ಗೆ ದೂರ ಆಗ್ತಾದೆ ನಮ್ದು ಮನೆ ಇಲ್ಲಿ ಗುರಾಯ್ನಕೆರೆ.

ಅದ್ಕೆ morning morning ಒಂದು ಸಿಗುವ ಯಾವಾಗ ಸಿಗ್ಬೇಕು? ಆಗಬೋದು ಸಿಗುವ ಯಾವಾಗ ಸಿಗುವ? ಶ್ರೀ ಯಾವಾಗ್ಲೂ ಬರ್ತಿರ ಅತ್ವ ಒಂದು ದಿವ್ಸ ಬರ್ತಿರ.

ಶನಿವಾರ ಆಗುದಾದ್ರೆ ಶನಿವಾರ ನಾಲ್ದು ಶನಿವಾರ ಮಧ್ಯಾನ್ ನಂತ್ರ college . ಆಗಬೋದು ಶನಿವಾರ ಅದೆ ಶನಿವಾರ ಸಿಗುವ ಅಲ ಹಾಗಾದ್ರೆ.

ಹಾ ಕವಿತ ಏನ್ ಮಾಡಾಕತ್ತಿ?

ಏನಿಲ್ಲ ನೋಡ ಅಕ್ಕಾ ಈಗ ಚಾ ಕುಡದ್ವಿ ನಿಮ್ದು ಚಾ? ನಮ್ದು ಚಾ ಆತ್ ನೋಡಿ ಇಗರಾ ಚಾ ಕುಡಿದ್ವಿ ಏನ ತಿಂದ್ರಿ?

ಏನಿಲ್ಲ ನೋಡಕ್ಕ ಈಗ ತಾಲಿಪಟ್ಟಿ ತಿಂದ್ವಿ.

ನಿಮ್ದ ಏನ ನಾಷ್ಟಾ ಸಾಯಂಕಾಲ ನಾಷ್ಟಾ ಮಾಡಿದ್ರಿ ಏನ? ಹಾ ನಾ ಜೊಳ್ಳ ಚುರ್ಮರಿ ಮಾಡಿದ್ದೆ ಎಲ್ಲಾ ನಂದೀಶಗದುನು ಹಾಕಿ ಕೊಟ್ವಿ ಬೆಳಿಗ್ಗೆ ಇಡ್ಲಿ ಮಾಡಿದ್ನ್ಯಾ ಇಡ್ಲಿ ತಿಂದಿದ್ರ ಎಲ್ಲಾರು . ಮೆಂತೆ ಸೊಪ್ಪ ಹಾಕಿ ಮಾಡ್ಬೇಕ ನೋಡ ಅಕ್ಕಾ ಬಾಳ್ taste ಅಕ್ಕಾವು.

ಮೆಂತೆ ಸೊಪ್ಪ್ ಹಾಕಿ ತಾಲಿಪಟ್ಟಿಗೆ . ತಾಲಿಪಟ್ಟಿಗೆ ನಾ ತಾಲಿಪಟ್ಟಿಗೆ ಹೆಂಗ ಅಂದ್ರ ನೀ ಹೆಂಗ ಮಾಡ್ತಿ? ನಾನು ಮೆಂತೆ ಸೊಪ್ಪು ಸ್ವಲ್ಪ ಗಜ್ರಿ ರುಬ್ಬ್ಕೊಂಡು ಅದಕ್ಕ ಸ್ವಲ್ಪ ರುಬ್ಬು ಹೊತ್ತನ್ಯಾಗ ಅಲ್ಲಾ, ಜೀರ್ಗಿ, ಬೆಳ್ಳುಳ್ಳಿ. ನಾ ರುಬ್ಬಿದ್ದ್ paste ನ ಸ್ವಲ್ಪ ಸ್ವಲ್ಪ ಜಜ್ಜ್ಬೇಕಾಗ್ತದೇ ಅದನ್ನ ಒಳಕಲ್ಲಿನ್ಯಾಗ ಸ್ವಲ್ಪ ಕುಟ್ಕೊಂಡ್ ಹಾಕೊಂಡ್ ಬಿಟ್ಟರಂತ್ರು ಬಾಯಾಗ ಸ್ವಲ್ಪ ಖಾರ್ ಖಾರ್ ಸಿಕ್ತದಲ್ಲ.

ನಾನು ಜ್ವಾಳದ ಹಿಟ್ಟ ಹಾಕಿರದಕ್ಕ ಹೆಸರ ಹಿಟ್ಟ ಹಾಕಿರತೆನಿ ಜ್ವಾಳದ ಹಿಟ್ಟ, ಹೆಸರ ಹಿಟ್ಟ mix ಮಾಡಿದರ ಇನ್ನೇನು ತರಕಾರಿ ಹಾಕಲ್ಲ ಹಾಕಿ ಆವಗೆಲ್ಲಾ ಅವ್ವಾದು ಮಾಡತಿದ್ರ ನೋಡ ಅಕ್ಕ ದಪ್ಪ್ ದಪ್ಪಗ್ ಮಾಡತಿದ್ರ ನಮಗ ತಿನ್ನಾಕ taste ಹತ್ತಲ್ಲ ಅದ ಬಾಳ. ಅಕ್ಕಿ ಹಿಟ್ಟಿಗೆ ಇವನೆಲ್ಲಾ item ಹಾಕಿ mix ಮಾಡ್ಕೊಂಡು ಇವ್ನ ಅಕ್ಕಿ ಹಿಟ್ಟಿನ್ನು ಮಾಡಿರತೇನ ಅಕ್ಕಾ ನಾನು ನೀವ್ ಹೆಂಗ್ ಮಾಡಿರತೇರಿ ಅಕ್ಕಾ ತಾಲೀಪಟ್ಟಿನ? ನಾನ್ ಜ್ವಾಳದ ಹಿಟ್ಟ, ಗೋದಿ ಹಿಟ್ಟ ಹ್ಮ್ ಮತ್ತ ಅಕ್ಕಿ ಹಿಟ್ಟ ಒಂದ ಸ್ವಲ್ ಸ್ವಲ್ಪ ಒಂದ್ ವಾಟೆ ಅಕ್ಕಿ ಹಿಟ್ಟ, ಒಂದ್ ವಾಟೆ ಜ್ವಾಳದ ಹಿಟ್ಟ, ಒಂದ್ ವಾಟೆ ಇದರ ಹೆಸರ ಹಿಟ್ಟ ಹಾಕ್ತೇನೆ ಹಾಕಿ . ಹೌದ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಜೀರಗಿ, ಕರಿಬೇವ್, ಕೊತ್ತಂಬರಿ ಇವನೆಲ್ಲಾ paste ಮಾಡಿ ಕಲಿಸಿ ಹಿಟ್ಟ ನಾದತೇನ ಅಷ್ಟ ಮೂರು ತರದ ಹಿಟ್ಟ ಅದ್ರಾಗ ಹಾಕಿ ನಾದಿ ಹಿಂಗ ತಳ್ಳಗ ಹಂಚಿನೊಳಗ. ಬಡಿತಿನ್ ಹ್ಮ್‌ ಹಂಚಿನೊಳಗ ಅಯ್ಯ ಭಾರಿ taste ಅಕ್ಕಾವು ಬಾಳ ರುಚಿ ಅಕ್ಕಾವು ತಿನ್ನಾಕ .

ನಾಳೆ ನಾ ಇದಕ್ಕ ಇದಕ್ಕ ಅಕ್ಕಿ ನೆನಿ ಹಾಕೇನ ಇವತ್ತ ಇಡ್ಲಿ ಮಾಡಿದ್ದೆಇಡ್ಲಿ ಸಾಂಬಾರ ಚಟ್ನಿ ಮಾಡಿದ್ದೆ ಹ್ಮ್. ದಿನಾ ನಿಮ್ಮ್ ಹುಡ್~ ನಮ್ಮ್ ಹುಡುಗ್ರುಗೊಂದು ಹೆಂಗ್ ಸಾಂಬಾರ ಮಾಡಿದ್ರುನು ನಿಂದ್ ಹಂಗ್ ಆಗೆತಿ ನಿಂದ್ ಹಿಂಗ್ ಆಗೆತಿ ಅಕ್ಕಾ ನೀ ಏನೇನ ಹಾಕ್ತಿ ಸಾಂಬಾರ್ಗೆ? ಸಾಂಬಾರ್ ಕ ನಾನ್ ಬ್ಯಾಳಿ, tomato ಹಣ್ಣು ಮತ್ತ ಅದರೊಳಗ ಇದ ಉಳ್ಳಾಗಡ್ಡಿ ಮತ್ತ ಇದು ಸಣ್ಣಗೆ ಸವತಿಕಾಯಿ, ಗಜ್ಜರಿ ಮತ್ತ ಇದ . ಇವ್ನ ಅಷ್ಟು ಸಣ್ಣಗೆ ಹೆಚ್ಚಿ ಮತ್ತ ಸೊಪ್ಪು ಮೆಂತೆ ಸೊಪ್ಪು, ಪಾಲಕ್ ಇವನೆಲ್ಲಾ ಒಂದ cooker ನಾಗ ಹಾಕಿ ಕುದ್ಯಾಕ ಇಡ್ತೇನಿ.

ಆಮ್ಯಾಲ ಅದ್ನ ಕು~ ಕುದ್ದಿರತೆತಿ ಅಲ್ಲ ಅದ ಹಣ್ಣಗೆ ಕುದ್ದಿಂದ ಅದನ್ನ ಮುಗುಚಿ. ಆ ಇದನ್ನ ಹಾಕತೇನ ಬಳ್ಳೊಳ್ಳಿ ಸುಲಕೊಂಡ ಬಳ್ಳೊಳ್ಳಿ ಅಲ್ಲಾ ಅವೆರಡು paste ಮಾಡಿ ಮತ್ತ ಇದು ಒಣ ಕೊಬ್ಬರಿ ಹಸಿ ಕೊಬ್ಬರಿ ಹಸಿ ಕೊಬ್ಬರಿನ ಮಿಕ್ಸರ್ ಒಳಗ ತಿರುತೆನಿ. ಇಲ್ಲಾ ಅಂದ್ರ ಒಳ್ಳೊಳಗ ತಿರುತೆನಿ ತಿರುವಿ ಅದಕ್ಕ ಹಾಕಿ ಮತ್ತ ಕರಿಬೇವ್, ಕೊತ್ತಂಬರಿ ಹಾ ಇದು ಕೊಡ್ತದೆ ಹಾ ಜೀರಗಿ ಇದಕ್ಕ ಸಾಸಿವಿ ಹಾಕಿ. ಒಗ್ಗರಣೆ ಕೊಡ್ತೇನ್ನೆನ್ ಉಪ್ಪು, ಖಾರ ಮತ್ತೆ MTR ಮಸಾಲೆ packet MTR ಮಸಾಲೆ ಹಾಕ್ತೇನಿ. ಇಲ್ಲಾ ಈ MTR ಮಸಾಲೆ ಅಕ್ಕಾ ಈ ಅಜ್ವಾನ್ ಕಾಳ್. ಹಾ ಅಜ್ವಾನ್ ಕಾಳಾ ಮತ್ತ್ ಅದ್ ಇದನ್ನ ಮಾಡಿರ್ತೇನೆ ಮನ್ಯಾಗ ಅದ ಅವಿಜಾ ಮತ್ತ ಜೀರ್ಗಿ ಚಕ್ಕಿ ಇವನೆಲ್ಲಾನು ಈದ್ ಮಾಡ್ಕೊಂಡಿರ್ತೇನೆ ಸಣ್ಣಗ ಪುಡಿ ಮಾಡಿ. ಏಲಕ್ಕಿ ಲವಂಗ ಎಲ್ಲಾ ಹಾಕಿ. ಲವಂಗ ಎಲ್ಲ ಹಾಕಿ ಅದ್ನ ಮಾಡಿರ್ತೇನಿ ಅದ ಇನ್ನೊಂದ್ ತರ ಸಾಂಬಾರ್ ಮಾಡ್ತಾರ್ ಕವಿತಾ ಹೆಂಗ ಗೊತ್ತೇನ ಇದ್ ಬಿಳೆ ಎಳ್ಳ್ ಇರ್ತವಲ್ಲ.